ಈ ಚಿತ್ರದಲ್ಲಿ ನಾವು ಕಟ್ಟಡಗಳನ್ನು ನೋಡುತ್ತಿದ್ದೇವೆ ಈ ತರಹದ ಕಟ್ಟೆಗಳು ಕಟ್ಟಡಗಳನ್ನು ಬಹಳ ನಾವು ಸಿ ಪಟ್ಟಣಗಳಲ್ಲಿ ಕಾಣಬಹುದು .

ದೊಣ್ಣೆಯನ್ನು ಕಟ್ಟುತ್ತಿದ್ದಾರೆ ಹಲವು ಜನರು ಮೀನನ್ನು ಹಿಡಿಯುತ್ತಿದ್ದಾರೆ.

ಅಷ್ಟೆ ಅಲ್ಲದೆ ಫ್ಲವರ್ ಬೊಕ್ಕೆಗಳು ಗಿಫ್ಟ್ ಆಗಿ ಸಹ ಉಪಯೋಗ ಮಾಡಲ್ಪಡುತ್ತಾರೆ ಹಾಗಾಗಿ ಬೊಕ್ಕೆಗಳನ್ನು --

ಗುಲಾಬಿ ಸೇವಂತಿಗೆ ಮಲ್ಲಿಗೆ ಜಾಜಿ ಕೇದಿಗೆ ಅಷ್ಟೆ ಅಲ್ಲದೆ ಇದರಲ್ಲಿ ಚೆಂಡು ದಾಸವಾಳ ಮತ್ತಿತರ ಅನೇಕ ರೀತಿಯ ಹೂವುಗಳನ್ನು ನೋಡಬಹುದಾಗಿದೆ ಅಷ್ಟೆ ಅಲ್ಲದೆ ಲಾಲಬಾಗ್ ನಲ್ಲಿ --

ಈ ಚಿತ್ರದಲ್ಲಿ ನಾವು ರೂಮ್ ಮತ್ತು ಹಾಲ್ ಅನ್ನು ನೋಡಬಹುದಾಗಿ ಇದು ಬೆಡ್ ರೂಮ್ ನ ರೀತಿಯಾಗಿ ಕಾಣುತ್ತಿದೆ ಇದರಲ್ಲಿ ಬೆಡ್ ಗಳಿವೆ ಅದೆ ರೀತಿಯಾಗಿ ಗೋಡೆಯ ಮೇಲೆ ಟಿವಿಯು ಸಹ ಕಾಣುತ್ತಿದೆ .

ಅಂದರೆ ಅದಕ್ಕೆ ಇಂಗ್ಲಿಷ್ ನಲ್ಲಿ ಗ್ಯಾರೇಜ್ ಎಂದು ಕರೆಯುತ್ತಾರೆ ಇಲ್ಲಿ ಕೆಟ್ಟಿರುವಂತಹ ಮೋಟಾರ್ ಬೈಕ್ ಗಳನ್ನು ತುಂಬಾ ಸರಿಯಾಗಿ ಚನ್ನಾಗಿ ಹೋಗಿರುವಂತಹ ಸಾಮಾನುಗಳನ್ನು ಸರಿ ಮಾಡಿಕೊಡುತ್ತಾರೆ.

ದೇವಸ್ಥಾನಗಳು ಅನೇಕ ರೀತಿ ಸುಂದರವಾಗಿರುತ್ತವೆ ಅಷ್ಟೆ ಅಲ್ಲದೆ ಇದನ್ನು ಅನೇಕ ರೀತಿಯ ಶಿಲ್ಪಿಗಳು ಸಹ ಕೆತ್ತಿ ಈ ತರಹದ ಹಳೆಯ ದೇವಸ್ಥಾನಗಳನ್ನು ನಿರ್ಮಿಸಿರುತ್ತಾರೆ.